ನೀರಿನಿಂದ ಕೂಡಿದೆ ನೀರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಗುಡ್ಡಗಳಿಂದ ಗಿಡಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ನೀರಿನಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ನೋಡಲುತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದೆ ಗಿಡಮರಗಳಿಂದ --

ಒಂದು ತುಂಬಾ ದೊಡ್ಡದಾದ ಎತ್ತರವಾದ ಕೂಡಿದ ಒಂದು ಸರ್ಕಾರೀ ಮಹಿಳಾ ಪ್ರಾಥಮಿಕ ಕಾಲೇಜ್ ಆಗಿದೆ ಇದು ತುಂಬಾ ಚೆನ್ನಾಗಿದೆ ಗಿಡಮರಗಳಿಂದ ಕೂಡಿದೆ ನೋಡಲು ತುಂಬಾ ಚೆನ್ನಾಗಿ ಕಾಣಿಸುತ್ತಿದೆ.